ಮತ್ತು ಒಬ್ಬ ಪುರುಷ ಕೂಡ ಇದ್ದಾನೆ ಇಲ್ಲಿ.

ಅದೆ ರೀತಿ ಒಬ್ಬ ವ್ಯಕ್ತಿ ಬೈಸಿಕಲ್ ಮೇಲೆ ಕುಂತಿದ್ದಾನೆ.

ಅದೇ ರೀತಿ ಇಲ್ಲಿ ಹೋಗ್ಲಾಕ್ಕೆ ದಾರಿ ಕೂಡ ಇದೆ.

ಅದೇ ರೀತಿ ಇವರಿಬ್ಬರ್ ತಲೆ ಮೇಲೆ ಕ್ಯಾಪ್ ಕೂಡ ಇದೆ.

ಅದೇ ರೀತಿ ಇಲ್ಲಿ ಹಾಸ್ಪಿಟಲ್ಗೆ ಅ ಹೂವಲಿಂದ ಡೆಕೋರೇಟ್ ಮಾಡಿದ್ದಾರೆ.

ಅದೇ ರೀತಿ ಇಲ್ಲಿ ಆ ಕೆಂಪು ಬಣ್ಣದ ಚೇರ್ಸ್ ಕೂಡ ಇದೆ.

ಅದೇ ರೀತಿ ಇಲ್ಲಿ ಒಂದು ತ್ರೀಶೂಲ ಇದೆ.

ಈ ಒಂದ್ ಚಿತ್ರದಲ್ಲಿ ಆ ಹುಡುಗಿಯರು ನೃತ್ಯ ಮಾಡುತ್ತಾ ಇದ್ದಾರೆ.

ಮತ್ತೆ ಇಲ್ಲಿ ಒಬ್ಬ ಸಾಯಿಬಾಬಾ ಹ್ಹ ದೇವರ್ ಫೋಟೋ ಕೂಡ ಇದೆ.

ಮತ್ತೆ ಇಲ್ಲಿ ಒಂದು ಲ್ಯಾಪ್ ಆ ಕಂಪ್ಯೂಟರ್ ಕೂಡ ಕಾಣುಸ್ತಾ ಇದೆ.

ಒಂದ್ ಚಿತ್ರದಲ್ಲಿ ಒಂದು ಆರ್_ಎಸ್ ಕನ್ಸ್ಟ್ರಕ್ಷನ್ ಅಂತ ಬೋರ್ಡ್ ಇದೆ.

ಒನ್ ಚಿತ್ರದಲ್ಲಿ ಒಂದು ಬ್ರಿಡ್ಜ್ ಇನ್ ಮೇಲಿಂದಿದೆ.

ರೀತಿ ಒಂದು ವಸ್ತುವನ್ನು ತೂಕ ಮಾಡದಿಕ್ಕೆ ತೂಕ ಮಷೀನ್ ಕೂಡ ಇದೆ ವ್ಯಕ್ತಿಗಳು ಕೆಲಸ ಮಾಡುತ್ತಿದ್ದಾರೆ.

ಒಂದು ಚಿತ್ರದಲ್ಲಿ ಒಂದು ಆಫೀಸ್ ಚಿತ್ರ ಕಾಣುಸ್ತ ಇದೆ.

ಚೇರ್ಸ್ ಮೇಲೆ ಕುಂತಿದಾರೆ ಮತ್ತೆ ಟೆಳಗೆ ನೆಲುದ್ ಮೇಲೆ ಕುಂತಿದಾರೆ.

ಈ ಒಂದು ಚಿತ್ರದಲ್ಲಿ ದ ಜನಕಲ್ ಸಿಲ್ಕ್ ಅಂತ ಒಂದು ಅಂಗಡಿ ಇದೆ.

ಸೋಫಾ ಇದೆ ಮತ್ತೆ ಇಲ್ಲಿ ಹಲವಾರು ಡೆಕೋರೇಟ್ ಮಾಡಿದ ಸಾಮಾನ್ ಇದಾವೆ.

ಇಲ್ಲಿ ಎರಡ್ ಟೇಬಲ್ಸು ಮತ್ತೆ ಚೇರ್ಸಿದ್ದಾವೆ.

ಅದೇ ಟಿ_ವಿ ಮತ್ತೆ ಅನೇಕ್ ಸಮಾನ್ ಕೂಡ ಇದ್ದಾವೆ ಈ ಒಂದ್ ಚಿತ್ರದಲ್ಲಿ.

ಈ ಒನ್ ಚಿತ್ರದಲ್ಲಿ ಒಂದು ಬೇಕ್ರಿ ಚಿತ್ರ ಕಾಣಿಸಲಗಿದೆ.

ಇಲ್ಲಿ ಹಲವಾರು ರೀತಿಯ ಕೇಕ್ಸ್ ಗೋಳು ಇದ್ದಾವೆ.

ಈ ಶಾಪಿನಲ್ಲಿ ಫಿಶ್ ಅಂತ ಫಿಶ್ ಟ್ಯಾಂಕ್ಸ್ ಡಾಗ್ಸ್ ಅದರ ಸಿಗ್ತಾವಂತದ.

ಈ ಒಂದ್ ಆ ಚಿತ್ರದಲ್ಲಿ ಗಣೇಶ್ ಎಲೆಕ್ಟ್ರಿಕಲ್ಸ್ ಅಂತ ಇದೆ.

ಒಂದ್ ಚಿತ್ರದಲ್ಲಿ ಗುರುನಾನಕ್ ಅಂತ ಒಂದ್ ಪಬ್ಲಿಕ್ ಸ್ಕೂಲ್ ಅಂತ್ ಒಂದ್ ಸ್ಕೂಲ್ ಅದ ಇಲ್ಲಿ.

ಅದೆ ರೀತಿ ಗೇಟಿನ್ ಎದ್ರುಗಡೆ ಎರಡು ಗಾಡಿ ಕೂಡ ನಿಂದ್ರಿಸಲಾಗಿದೆ.

ಮತ್ತ ಅ ಇಲ್ಲಿ ಕಟಿಂಗ್ ಬೇಕಾದ ಎಲ್ಲ ಸಾಮಾನ್ ಕಾನಸ್ಲತ್ತುದು.

ಈ ಅಂಗಡಿ ಎದುರುಗಡೆ ಇಬ್ಬರು ವ್ಯಕ್ತಿಗಳು ಕಾಣಸ್ತಾ ಇದ್ದಾರೆ.

ಹಲವಾರು ಜಿಮ್ ಮಾಡೋದಿಕ್ಕೆ ಯಾ ರೀತಿ ಬೇಕು ಆ ರೀತಿ ಪೋಸ್ಟರ್ಸ್ ಅನ್ನು ಹತ್ತಿ ಹಚ್ಚಿದ್ದಾರೆ.

ಇಲ್ಲಿ ಮತ್ತೆ ಕೆಂಪು ಬಣ್ಣದ ಗಿಡಗಳಿದ್ದಾವೆ.

ಹಸಿರು ಬಣ್ಣದ ಹುಲ್ಲು ಇದೆ ಇಲ್ಲಿ.

ಈ ಒಂದ್ ಚಿತ್ರದಲ್ಲಿ ವಿವೈಬಿ ಬೀದರ್ನ ಹೋಟೆಲ್ಲನ್ನು ತೋರಿಸಲಾಗಿದೆ.